ಹೋಗುದಿಲ್ಲ ಅಲ್ಲ ಅಮ್ಮ ಹೋಗುದು. ಹಾ ಅಮ್ಮ ಮಾಡುದು ಹಾಗೆ ನಿಮ್ಗೆ ಬರುದಿಲ್ಲ ಅಲ್ಲ . ಕಲಿವಾ ಅದಕ್ಕೂ ಒಂದು time ಬರ್ತದಲ್ಲ.

ಗಮ್ಮತ್ next .

ಬಟ್ಟೆ ಬಟ್ಟೆಯೆಲ್ಲ ತಗೊಂಡ್ ಆಯ್ತಾ ?

ಹೌದು ಇವತ್ತು ತಗೊಂಡ್ ಬರ್ಲಿಕ್ಕೆ ಹೌದು ರಜೆ ಹಾಕಿದ್ದು ನಾನು.

ಹಾಗೆ ಬಲೀಂದ್ರ ಪೂಜೆಯೆಲ್ಲ ಗಮ್ಮತ್ ಉಂಟಾ? ಬಲೀಂದ್ರ ಪೂಜೆ ಗಮ್ಮತ್ ಇರ್ತದಲ್ಲ ಎಲ್ಲರೂ ಕರಿತ .

ಕೋಳಿ ಕೋಳಿ ಪದಾರ್ಥ ಎಲ್ಲ ಮಾಡಲಿಕಿಲ್ವ? ಕೋಳಿ ಪದಾರ್ಥ ಇರ್ತದೆ.

ನಿಮ್ಗೆ ಆಗುದಿಲ್ಲ ಅಲ್ಲ ಮಾರ್ರೆ.

ಹೌದೌದು ವರ್ಷಕೊಮ್ಮೆ ಬರುದು .

ಮತ್ತೆ ಗೋಪೂಜೆ ಎಲ್ಲ ಉಂಟಾ? ದನಯೆಲ್ಲಾ ಉಂಟಾ? ದನಯೆಲ್ಲಾ ಉಂಟು ಅಂದ್ರೆ ನಮ್ದಲ್ಲ ದೊಡ್ಡಮ್ಮನ ಮನೇಲಿ ಉಂಟು ನಾವೆಲ್ಲ ಸೇರಿ ಅಲ್ಲಿ ಹೋಗ್ತೇವಾ ಅಲ್ಲಿ ಗೋಪೂಜೆ ಗಾಡಿ ಮಾಡ್ತೆವೆ. ಹಾ ಗಾಡಿ ಪೂಜೆ ಆವತ್ತೇ ಮಾಡುದಾ ನೀವು? ಹೌದೌದು ಅವತ್ತೇ ಮಾಡುದು. ಇದೀಯಾ?

ಹಾ ಗಾಡಿ ಪೂಜೆ ದನಯೆಲ್ಲಾ ಇಲ್ಲ ಅಲ್ಲ ನಮ್ದು.

ನಮ್ಗೆ ಮಾತ್ರ ಮಾಡುದು ಹಾಗೆ. ಹಾ ಎಲ್ಲಿಸ ಹೋಗ್ಲಿಕ್ಕೆ ಇಲ್ವಾ ಆವತ್ತು? ಆವತ್ತು ಹೋಗ್ಬೇಕು ಮಧ್ಯಾಹ್ನ ನಂತರ ಮಧ್ಯಾಹ್ನ ಮಾತ್ರ ಅಲ್ಲ.

ಮತ್ತೆ ಮಧ್ಯಾಹ್ನ ನಂತ್ರ ಎಲ್ಲಿಯಾದ್ರೂ ತಿರ್ಗ್ಲಿಕ್ಕೆ ಹೋಗುವ ಅಂತ ಹಾಗೆ. ಹಾ ಹೇಗೆ ನಿಮ್ದು family ಅವ್ರು ಹೋಗುದಾ ಇಲ್ಲಾ friends ಅ?

ನಾವೆಲ್ಲ ಹೋಗ್ತೆವೆ ಪ್ರತಿ ವರ್ಷ family ಒಟ್ಟಿಗೆ ಹೋಗುದು. ಹಾ ಹಾಗೆ ರಜೆ ಅಲ್ಲ ಮತ್ತೆ ಹಾಗೆ. ಹೌದು ರಜೆಯಲ್ಲ ಹೊತ್ತಿಗೆ ಹೋಗುದು ಗಮ್ಮತ್ ಮಾಡಿ ಬರುದು.

ಹೌದು ದಿನ ಎಲ್ಲ ದಿನ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ. ಹಾ ಹಾಗೆ ಮತ್ತೆ ನಿಮ್ಗೆ ಕೆಲ್ಸ ಅಲ್ಲ ಮರ್ರೆ.

ಕೆಲ್ಸ ಅಂದ್ರೆ ಕೆಲ್ಸ. ಎಲ್ಲಿದ್ದೀರಿ ನೀವು? ನಾವೀಗ ಕೆಲ್ಸ.

ಅಯ್ತಲ್ಲ ನಂತ್ರ ಹೋದ್ರೆ ಆಯ್ತು. ಮಧ್ಯಾಹ್ನ ನಂತ್ರ ಬರುವಾಗ ರಾತ್ರಿ ಆಗ್ತದೆ ಅಲ್ಲಿ. ರಾತ್ರಿ ಆದ್ರೂಸ ಮಧ್ಯಾಹ್ನ ಬೆಳ್ಳಿಗ್ಗೆ time ಸಿಗುದಿಲ್ವ? ಬೆಳ್ಳಿಗ್ಗೆ time ಸಿಕ್ತದೆ ಅದೊಂದು ರಗಾಳೆ ಇಲ್ಲ ನಮ್ಗೆ ನಿಮ್ಮ ಬೆಳ್ಳಿಗ್ಗೆ ಎದ್ದು ಏಳುವರೇ .

ಬೆಳ್ಳಿಗ್ಗೆ ಎದ್ದು ಹೋಗ್ಬೆಕು ಮತ್ತೆ bus ಬೇಕಲ್ಲ ಮರ್ರೆ bus ಸಿಗುದಿಲ್ಲ ಮತ್ತೆ.

ತಿಂಡಿ ಎಂತ ಮಾಡ್ತಾರೆ ಆವತ್ತು ಸ್ನಾನ ದಿನ? ನಮ್ದು idli ನಿಮ್ idli ಮಾಡುದು ನಾವು.

ನಮ್ಗೆ ಮೂಡೆ ಮಾಡ್ತಾರೆ ಮೂಡೆ ಒಂದೊಂದು ಮನೆಗೆ ಹೋಗಿ ತಿಂದು ಬರುದು ನಾವು. ಹಾಗೆ ಎಲ್ಲ ಕಡೆ ಹೋಗ್ಲಿಕ್ಕೆ ಉಂಟಾ ನಿಮ್ಗೆ ಅಲ್ಲಿ Deepavali ಆವತ್ತು? ನಾವ್ ಎಲ್ಲ ನಮ್ದು ಅಂದ್ರೆ ಸಂಬಂಧದವರೆಲ್ಲ ಹತ್ರ ಹತ್ರ ಇದ್ದಾರ ಮನೆಯೆಲ್ಲಾ ಹತ್ರ ಹತ್ರ ಉಂಟು ನಮ್ದು.

ಒಂದೊಂದು ಮನೆಗೆ ಹೋಗಿ ಬರೋದು ತಿನ್ಕೊಂಡು ಬರುದು ಅಲ್ಲಿಂದ. ಬೆಳ್ಳಿಗ್ಗೆ ಒಂದು ಕಡೆ ಮಧ್ಯಾಹ್ನ ಒಂದು ಕಡೆ ಸಂಜೆ ಒಂದು ಕಡೆ ಹಾಗೆಯಾ?

ಇಲ್ಲ ಮರ್ರೆ. ರಗಳೆ ಇರುದಿಲ್ಲ ಗಮ್ಮತ್ ಅಲ್ಲ ಆವತ್ತೊಂದು ದಿನ. ಒಂದು ದಿನ ಹಾಗೆ ಕಡೆ ತಿರ್ಗಿ ತಿರ್ಗಿ ಹೋಗುದು.

ಹಾ ಪಟಾಕಿ ತರ್ಲಿಕ್ಕೆ ಉಂಟು ಅದು main ಅಲ್ಲ.

ಮತ್ತೆ ನಿಮ್ಗೆ company ನಿಮ್ಗೆ ಕೊಡುದಿಲ್ವ ಏನು ಕೊಡುದಿಲ್ವ ಪಟಾಕಿ ಎಲ್ಲ box ಎಲ್ಲ? ಪಟಾಕಿ ಎಲ್ಲ ಕೊಡುದಿಲ್ಲ sweets ಎಲ್ಲ ಬರ್ತದೆ ಹಾ ಹಾ.

Okay ಸರಿ ನಾನ್ ಇನ್ನೂ ಇಡುದ? ಕೆಲ್ಸ ಉಂಟು ನಂಗೆ ಸ್ವಲ್ಪ. ಕೆಲ್ಸ ಉಂಟಾ ಹಾಗೆ .

ಹ ಹೇಳಿ ಚಂದು.

ನಾನ್ ಚೆನ್ನಾಗಿದ್ದೀನಿ ಯಾವ್ ಯಾವತ್ ಬಂದೆ ಊರಿಂದ? ನಾನ್ ಮೊನ್ನೆ ಬಂದೆ.

ಊರಲ್ಲೇಲ್ಲಾರೂ ಚೆನ್ನಾಗಿದ್ದಾರಾ? ಹೂ ಎಲ್ರೂ ಚೆನ್ನಾಗವ್ರೆ ನಿಮ್ಮನೇಲಿ? ಹ್ಮ ಚೆನ್ನಾಗಿದಾರೆ .

ನಾನಾ ಈವಾಗ್ ಬ ಹೊರ್ಗಡೆ ಹೋಗಿದ್ದೆ ಈವಾಗ್ ಮನೇಗ್ ಬಂದೆ. ಹಾ. ನಾನು ಈವಾಗ್ ಮಾ movie ನೋಡ್ತಾ ಇದ್ದೇ.

ಕಾಂತಾರ movie ನೋಡ್ತಿದ್ದೆ.

ಹ್ಮ ಅದಂತು ಬಿಡು super ಆಗೈತಲ್ವಾ. ಹಾ ನಾನು theatre ಗೆ ಹೋಗಿರ್ಲಿಲ್ಲ ಅದ್ಕೆ movie ನ,

Phone ಅಲ್ಲೇ ನೋಡ್ತಾ ಇದ್ದೇ. ಹೌದಾ. ನೀ ಯಾವ್ದಕ್ movie ಗ್ ಹೋಗಿದ್ದೆ.

ಕಾಂತಾರಾಗು ಹೋಗಿದ್ದೆ. ಕಾಂತಾರ movie ಗ್ ಹೋಗಿದ್ದೆ first time .

Movie super ಆಗಿತ್ತು. ಆದ್ರೂ theatre

ನಾನು ನಮ್ ನಾನು ನಮ್ mummy ನಮ್ daddy ಹೋಗಿದ್ವಿ.

Phone ಗಿಂತ theatre ಅಲ್ ನೋಡ್ಬೇಕಾಗಿತ್ತು full ಮಜಾ ಬರ್ತಿತ್ತು. ಹಾ ಅದೇ ಹೇಳ್ತಿದ್ರು theatre ನೋಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆದ್ರೆ rush ಅಂತ ಹೇಳ್ತಿದ್ರು.

ಆಮೇಲೆ ಅದೇ last scene .

ಅದು twenty .

ಆ twenty minutes climax ಇದ್ಯಲ್ಲ.

ಅದು ಚೆನ್ನಾಗಿದೆ ಅಂತ ಹೇಳ್ತಿದ್ರು ಎಲ್ರೂವೆ.

ಅದಕ್ಕೆ ನಾನು ಹೋಗ್ಲಿಲ್ವಲ್ಲಾ rush ಇತ್ತು. ಹ ನೋಡ್ದೆ. ಹೋಗಿದ್ದೆ friend ಜೊತೆ ಅಂತಿದ್ಯಲ್ಲ charlie movie ಗೆ ನೋಡ್ದ . ಹ ಅದ್ನು ನೋಡ್ದೆ .

ಅದೇ ಅಲ್ಗೂ ಹೋಗಿದ್ದೆ ಆವಾಗ friends ಜೊತೆ ಇವಾಗ recent ಆಗಿ ಕಾಂತಾರ movie ಗ್ family ಜೊತೆ.

ಆ charlie movie ನು ಚೆನ್ನಾಗಿತ್ತು. Dog lovers ಗೆ ಇಷ್ಟ ಆಯ್ತದೆ ಅದು.

ಆ ಎಲ್ಲಾರ್ಗೂ ಇಷ್ಟ ಆಯ್ತದೆ family ಎಲ್ಲಾರ್ ಜೊತೆಗೂ ಹ್ಮ. ಆ ಮತ್ತೆ ಈಗ್ recent ಆಗ್ ಯಾವ್ movie ಗೂ ಹೋಗಿಲ್ವಾ? ಈಗ recent ಕಾಂತಾರಾನೆ last ಉ.

ಅದನ್ತೂ ಮತ್ತೆ ಇನ್ನೂ ಒಂದ್ಸಲ ನೋಡ್ಬೇಕ್ ಅನ್ನೋ ಅಷ್ಟ ಚೆನ್ನಾಗೈತೆ.

ಹೌದು ಆಮೇಕೆ song ಗಳೆಲ್ಲ ಚೆನ್ನಾಗಿದೆ ಅಲ್ವಾ ಆ movies ದು. ಅದು ಒಂದ್ಕೊಂದ್ super ಆಗೈತೆ.

ಅದಕ್ಕೆ ಏನಾದ್ರೂ ಆಗ್ಲಿ theatre ಗೆ ಹೋಗ್ಲೇಬೇಕು ಅಂದ್ಬಿಟ್ಟು ಹೋಗಿದ್ವಿ. rush ಇದ್ರುವೆ.

Ticket ಅಲ್ಲೇ ಮಾ online ಅಲ್ book ಮಾಡ್ಲಿಲ್ಲ ಅಲ್ಗೇ ಹೋಗ್ ಮಾಡಿದ್ವಿ. ಸ್ವಲ್ಪ ನಿಧಾನಕ್ಕೆ ಹೋಗಿ last last days ಅಲ್ ಹೋಗಿದ್ವಿ.

Charlie movie online ಲೇ book ಮಾಡ್ಬಿಟ್ ಹೋದ್ವಿ. ಯಾಕಂದ್ರೆ friends ಒಪ್ಲಿಲ್ವಲ.

ಈ family ಅಲ್ವಾ ಅಲ್ಗೆ ಹೋಗ್ ತಗಂಡ್ ಹೋದ್ವಿ.

ಅದೇ ನಾವು. ಹ್ಮ. ಕರೋನಾ time ಲಿ ನೋಡಿದ್ವಲ್ಲ laptop ಅಲ್ಲಿ.

ಹ್ಮ್. ಹ ಹೇಳ್ ಚಂದು.

ಹ ಚೆನ್ನಾಗಿತ್ತು ಅಲ್ವಾ ಅದು.